ಇದು ಒಂದು ಸ್ಟೇಷನರಿ ಅಂಗಡಿ ಇದೆ.

ಮತ್ತು ಕಪಟದಲ್ಲಿ ಗಾಜಿನಒಳಗಡೆ ಏನೇನೋ ಸಾಮಾನುಗಳಿವೆ.

ಮತ್ತು ಅದರ ಸುತ್ತ ಅ ಗಿಡಗಳಿವೆ.

ಅ ಗುಂಪ ಲ್ಯಾಪ್ ಡೈಗೊನಸಿಸ್ಟ್ ಎನ್ನುವ ಒಂದು ಶಾಪ್ ಇದೆ.

ಇದು ಒಂದು ಬೈಕ್ ಸರ್ವಿಸ್ ಸೆಂಟರ್ ಇದೆ ವಿಜಯ ಬೈಕ್ ಸರ್ವಿಸ್ ಸೆಂಟರ್ .

ಆ ಮತ್ತು ಜಂಡ ಒಂದನ್ನು ಕಟ್ಟೆ ಇದೆ.

ಎಸ್ _ಬಿ_ಐ ಬ್ಯಾಂಕ್ ಇದೆ.

ಅ ಮೊಬೈಲ್ ಮತ್ತು ಅ ಸಾಫ್ಟ್ವೇರ್ ಹಾರ್ಡ್ವೇರ್ ದುಖಾನ್ ಇದೆ.

ಇಲ್ಲಿ ಆ-ಮೇಲೆ ಏರ್ಟೆಲ್ ಫೋರ್ ಜಿ ಬೋರ್ಡ್ ಇದೆ.ಮೇ --

ಇಲ್ಲಿ ಒಂದು ಮಷಿನ್ ಇದೆ ಹೊಲೆಯುವ ಮಷೀನ್ .

ಆ ಲೈಟಿನ ಕಂಬದ ಮೇಲೆ ವಯರ್ ಗಳಿವೆ.

ಇಲ್ಲಿ ಇರೋದು ಒಂದು ಪಾಪ್ ನಾಗು- ಪಾಪ್ನಾಶ್ ಕೆರೆ ಇದೆ. ಇದು ಒನ್ --

ಅದರ ಮುಂದೆ ಒಂದು ಕಾಫಿ ಡೇ ಅಂತ ಹೋಟೆಲ್ ಇದೆ.

ಇನ್ನೊಬ್ಬ ಹುಡುಗ ಡಂಬಲ್ಸ ಅನ್ನು ಎತ್ತುತ್ತಿದ್ದಾನೆ.

ನೀರು ನಿಂತಿ ಅಲ್ಲೇ ಪಾಚಿ ಗಟ್ಟಿ ಹೋಗಿದೆ.

ಇಲ್ಲಿ ಎಲ್ಲ ಇವರು ಫರ್ನೀಚರ್ ಫಿನಿಷಿಂಗ್ ಮಾಡುತ್ತಿದ್ದಾರೆ.

ಮತ್ತು ಎಲ್ಲರೂ ಸ್ವಲ್ಪ ಜನ ಟೋಪಿಗಳನ್ನು ಹಾಕಿಕೊಂಡಿದ್ದಾರೆ.

ಬಾಜು ಆ ಜ್ಯುವೆಲ್ಲರಿ ಶಾಪ್ ಇದೆ..

ಮತ್ತು ರೆಡ್ ಕಲರ್ ಅಂಗಿ ಜೋತ್ ಹಾಕಿದ್ದಾರೆ.

ಇಲ್ಲಿ ಒಂದು ಟಂ ಟಂ ಇದೆ.

ಆ ಎಲ್ಲೋ ಕಲರ್ ಅದರ ಕಾಲುಗಳಿವೆ.

ಇಲ್ಲಿ ಸುತ್ತ ಮುತ್ತ ಮನುಷ್ಯರು ಕುಳಿತಿದ್ದಾರೆ.

ನಂತರ ಆ ಸೂರ್ಯನ ಕಿರಣಗಳು ಈ ಗುಡಿಯ ಒಳಗಡೆ ಪ್ರವೇಶಿಸುತ್ತಿದೆ.

ಅಲ್ಲಿ ಒಂದು ಬಸವಣ್ಣನ ಫೋಟೋ ಇದೆ.

ಇಲ್ಲಿ ಒಬ್ಬ ಮನುಷ್ಯ ಎಲ್ಲೊ ಕಲರ್ ಅಂಗಿ ಹಾಕಿಕೊಂಡು ಬ್ಲಾಕ್ ಕಲರ್ ಜೀನ್ಸ್ ಹಾಕಿಕೊಂಡು ಕುಳಿತಿದ್ದಾನೆ.